ಈ ಕಾರು ಮತ್ತೆ ತುಂಬಾ ಚೆನ್ನಾಗಿ ರಿಪೇರ್ ಮಾಡ್ಕೊಡ್ತಾರೆ ಇಲ್ಲಿ ತುಂಬಾ ವರ್ಕರ್ ಕೂಡ ತುಂಬಾ ಚೆನ್ನಾಗಿ ಇರುತ್ತಾರೆ.

ಇದೊಂದು ಎಲೆಕ್ಟ್ರಾನಿಕ್ ಅಹ್ ಅಹ್ ಅಂಗಡಿ ಈ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಬ್ಯಾಟರಿ ಮತ್ತೆ ಆಟೋ ಸಮಾನ್ ಮತ್ತೆ ಬೈಕ್ ಸಮಾನ್ ತುಂಬಾ ಎಲ್ಲಾ ಸಿಗುತ್ತೆ.

ಸೋ ಒಳ್ಳೆಯ ರನ್ನಿಂಗ್ ಕೂಡ ಆಗುತ್ತೆ ಇದರಿಂದ ಜನರು ದುಡಿದು ಬಾಡಿಗೆಗಾಗಿ ಕೊಡ್ತಾರೆ ಕೆಲವೊಬ್ಬರು ಟೂರಿಸ್ಟ್ ಗೆ ಕೆಲವೊಬ್ಬರು ಅವರಿಗೆ ಅಂತ ಇಟ್ ಜಾಬ್ಗ್ ಜ ಜಾಬ್ಗೆ ಅಂತ ಇಟ್ಕೊಂಡಿರ್ತಾರೆ ಈ ಕಾರು ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತದೆ.

ಇದೊಂದು ಸಿಲೆ ತರ ದೇವಲಾಯ. ಇದನ್ನು ಕಲ್ಲಿಂದ ಕಟಿಸಿದ್ದಾರೆ ಸೊ ಮೊದ್ಲಿನ್ಡ್ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಇದನ್ನು ಕಲ್ ಕಲ್ಲುನಿಂದಲೂ ಕಟ್ಟಿಸ್ತಾರೆ.

ಇದು ತುಂಬ ಅಹ್ ಅಹ್ ಚೆನ್ನಾಗಿ ಕಟಿಸಿದ್ದಾರೆ ಇದನ್ನು ತುಂಬ ನೋಡಕ್ಕೆ ಚೆನ್ನಾಗಿ ಕಾಣುತೇ ಒಂದು ಅಹ್ ಅಹ್ ಅಹ್ ದೇವಾಲಯನ್ನು ಕಲ್ಲಿನಿಂದ ಕಟ್ಟಿಸಿದ್ದಾರೆ.

ಶಿವ ಹೈರ್ಸ್ಟೈಲ್ ಸಲೂನ್ ಅಂತ ಇದು ಕಟಿಂಗ್ ಅಂಗಡಿ ಇಲ್ಲಿ ಕಟಿಂಗ್ ಅಂಗಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಟಿಂಗ್ ಅವರು --

ಮಯೂರ್ ಬೇಕರಿ ಇದು ಈ ಅಂಗಡಿ ಸುತ್ತು ಮುತ್ತು ಇದು ಬಿಲ್ಡಿಂಗ್ ತುಂಬ ಹಳೇದು ಇದೆ ಇಲ್ಲಿ ಹೊರಗಡೆ ಸ್ಕೂಟರ್ ನಿಂತಿದೆ ತುಂಬ ಹಳೇದು ಆಗಿದೆ.

ಸೊ ಇಲ್ಲಿ ಆ ಮಯೂರ್ ಬೇಕರಿ ಇದೆಯಲ್ಲ ಅಲ್ಲೆಲ್ಲ ಹೊಸ ಹೊಸ ಸಾಮನ್ಗಳು ತಂದು ಇಡಬೇಕು ಸೊ ಬಿಲ್ಡಿಂಗ್ ಗೆ ಕಟ್ಟಡಕ್ಕೆ ಪೈಂಟ್ ಎಲ್ಲ ಮಾಡಬೇಕು ತುಂಬ ವರ್ಕ್ ಮಾಕಬೇಕು ಇದು--

ಇವ್ವು ಸನ್ನು ಹುಡುಗರು ಚೈಲ್ಡ್ ಮಕ್ಕಳು ಇವರು ಡಾನ್ಸ್ ಪ್ರಾಕ್ಟೀಸ್ ಮಾಡುತಿದ್ದಾರೆ ಸೊ ತುಂಬ ಚೆನ್ನಾಗ್ ಮಾಡುತಿದ್ದಾರೆ.

ಇವರು ಮೂರು ಜನ ಮಕ್ಕಳು ಚೈಲ್ಡ್ ಲೈಫ್ ತುಂಬ ಚೆನಾಗ್ ಇರ್ತದೆ ಇವ್ರುದು.